ಹೇಗೆ ಕೆಲ್ಸ ಎಲ್ಲ ಜೋರ್ ಉಂಟ ನಿಮ್ಮದು? ಹಾ ಕೆಲ್ಸ ಪರ್ವಾಗಿಲ್ಲ ಉಂಟು. ಹೌದಾ ಜನ ಬೇಕಾ ಕೆಲಸಕ್ಕೆ? ಜನಾ ಬೇಕಿತ್ತು. ಹೌದಾ ನಾನ್ ಬರ್ಬೋದಾ? ಹಾ ನೋಡಿ. ಹಾ ಹೇಗೆಯೆಲ್ಲ ಇರ್ತದೆ ಕೆಲ್ಸ ಅಂತ. ಕೆಲ್ಸಾ salary ಅಂತು salary ಸ್ವಲ್ಪ .

ಇಪ್ಪತ್ತು ಇಪ್ಪತ್ತು ಸಾವ್ರ ಉಂಟು ಬೆಳಿಗ್ಗೆ ಬೆಳಿಗ್ಗೆ ಇಂದ ರಾತ್ರಿ ಒಂಬತ್ತ್ ಗಂಟೆ ತನ್ಕ. ಬೆಳಿಗ್ಗೆ ಎಂಟ್ ಗಂಟೆ ಇಂದ ರಾತ್ರಿ ಒಂಬತ್ತ್ ಗಂಟೆ ತನ್ಕ computer ಅಲ್ಲಿ.

ಹಾ ಎಲ್ಲಾ item ಜೋಡ್ಸಿ ಇಡ್ಬೇಕು ಮತ್ತೆ ಬಂದದ್ದಲ್ಲ checking ಮಾಡ್ಬೇಕು order order ಕೊಡ್ಬೇಕು ಮತ್ತೆ billing ಮಾಡ್ಬೇಕು.

ಆ time ಈಗ ಬೆಳಿಗ್ಗೆ ಎಂಟ್ ರಿಂದ ರಾತ್ರಿ ಎಂಟ್ವರೆ ಒಂಬತ್ತ್ ಗಂಟೆ ತನ್ಕ.

ಹಾ ಎಲ್ಲಾ ಎಲ್ಲಾ ಅಂದ್ರೆ already ಎಲ್ಲಾ ಕೆಲ್ಸ ಮಾಡ್ಬೇಕು clean ಮಾಡ್ಬೇಕು ಆ order ಕೊಡ್ಬೇಕು order ಬಂದಾಗ್ check ಮಾಡ್ಬೇಕು ಎಲ್ಲ setting ಮಾಡ್ಬೇಕು. ಮತ್ತೆ packing ಮಾಡಿ sale ಮಾಡ್ಬೇಕು interest ಆಗುವ ತರಾ ಮಾತಾಡ್ಬೇಕು. ಹಾ ಹಾ ತುಂಬಾ ಉಂಟು ಹಾಗಾದ್ರೆ ಕೆಲ್ಸ ಅಲ್ಲ. ಹಾ ಮತ್ತೇ ಆ ಮತ್ತೆ ಪುನ bill ಮಾಡ್ಬೇಕು.

ನಾವ್ ಬಂದ್ರೆ ಎಂತ ನಮ್ಗೆ ಎಲ್ಲಾ ಕೆಲ್ಸ ಇರ್ತದ?

ಅಲ್ಲ ಎಲ್ಲಾನು training ಆಗಿ ಇರ್ಬೆಕ್ ಯಾಕೆ ಅಂದ್ರೆ ಎಲ್ಲಾನು ಮಾಡ್ದ್ಬೇಕ್ ಯಾರು ಇಲ್ಲ ಅಂದ್ರು ನೀವು ನಡ್ಸ್ಕೊಂಡ್ ಹೋಗ್ಬೇಕು ಹಾಗೆ.

ಯಾರ್ ಇಲ್ಲ ಹಾ ನಾನು ಇಲ್ಲ ಅಂದ್ಕೂಡ್ಲೆ ನಂದು ಕೆಲ್ಸಾನು ನೀವೇ ಮಾಡ್ಕೊಂಡ್ ಹೋಗ್ಬೇಕು. ಹೋ ರಜೆಯಲ್ಲ ಇರ್ತದ ತಿಂಗ್ಳಿಗೆ? ರಜೆ ತಿಂಗ್ಳಿಗೆ ಎರಡ್ ರಜೆ ಉಂಟು ಅಷ್ಟೇ. ಅಷ್ಟೇ ಆದಿತ್ಯವಾರ ರಜೆ ಇಲ್ಲ ಅಲ್ಲ.

Bonus ವರ್ಷಕ್ಕೆ ಎರಡು ಸಲ ಕೊಡ್ತಾರೆ ಒಂದು ದೀಪಾವಳಿ ಹಬ್ಬಕ್ಕೆ ಮತ್ತೆ ನಮ್ಮೂರ ಜಾತ್ರೆಗೆ ಕೊಡ್ತಾರೆ. ಹೋ ಊರಿನ ಜಾತ್ರೆಗೆ bonus ಕೊಡ್ತಾರಲ್ಲ. ಹೌದೌದು ಖರ್ಚಿಗೆ ಕೊಡ್ತಾರೆ. ಹೌದೌದು. ಆದಿತ್ಯವಾರ ರಜೆ ಇಲ್ಲ sir ಯಾಕಂದ್ರೆ ನಮ್ಮ ಇಲ್ಲಿ customer ಇರುದೆ ಆದಿತ್ಯವಾರ ಆವತ್ತೇ ನಮಿಗೆ ಇರುದು ವ್ಯಾಪಾರ ಎಲ್ಲ ಆಗೋದೇ ಜಾಸ್ತಿ ಎಲ್ರಿಗು ರಜೆ ಇರ್ತದ ಹಾಗಾಗಿ ನಮ್ಮ ಅಂಗ್ಡಿಗೆ ರಜೆ ಇಲ್ಲ ನಮ್ shop ಗೆ ರಜೆ ಇಲ್ಲ. ಹೌದ್ ಅಲ್ಲ ಹಾಗೆ ಸರಿ ಏನ್ ಅಂತ ನೋಡ್ವಾ. ನೀವು ಬನ್ನಿ owner ಹತ್ರ ಮಾತಾಡಿ job confirm ಮಾಡ್ಕೊಳ್ಳಿ. Okay okay ಸರಿ ನಾವು ಬರ್ತೇವೆ ಮಾತಾಡ್ಲಿಕ್ಕೆ ಹಾ ಸರಿ ಸರಿ okay .

ಹಾ ಹೌದ್. ಆ ಎಂತ ಮಾರೆ? ಅಪ್ರೂಪದಲ್ಲಿ phone ಮಾಡಿದ್ರೆ ನಾನ್ ಹೌದೋ ಅಲ್ವೋ ಅಂತ ನೋಡ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ ಅಂದ್ರೆ ಸ್ವಲ್ಪ busy ಇದ್ದೆ ಹಾಗೆ ನನ್ಗೆ call ಮಾಡ್ಲಿಕ್ಕೆ ಪುರ್ಸೊತ್ ಸಿಕ್ಲಿಲ್ಲ, ಹಾಗೆ ಮತ್ತೆ ಹೇಳಿ? ಮತ್ತೆ ಇವತ್~ ಇವತ್ ಏನು ವಿಶೇಷ ಮಾಡಿದ್ರಾ? ಇವತ್ತು ಎನ್ಸ ವಿಶೇಷ ಇಲ್ಲ ಇವತ್ತು ಶುಕ್ರವಾರ ಅಲ್ಲಾ ಹಾಗೆ normal ಆಗಿ vegetables ಯಂತದೋ ಮಾಡಿದಾರೆ ಮನೆಯಲ್ಲಿ ಅದೇ. ಎಂತ ಎಂತ job ಮಾಡ್ತಿದ್ದೀರಾ ಎಂತ rest ಅಲ್ಲಿ ಇದೀರಾ?

ಹೌದಾ! ಹಾಗೆ. ಮತ್ತೆ ಈಗ ನನ್ಗೊಂದು ಈಗ ಹೀಗೆ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಇದ್ದೇನೆ ಯಾವ್ ಕಡೆ ಹೋದ್ರೆ ಒಳ್ಳೆದಾಗ್ಬೋದು? ಆ ಈ time ಮಡಿಕೇರಿಗೆ ಹೋದ್ರೆ ಒಳ್ಳೆದ ಅಂತ,

ಸ್ವಲ್ಪ ಶೆಕೆ ಉಂಟಲ್ಲ. ಹಾಗೆ ಮಡಿಕೇರಿಗೆ ಎಲ್ಲಾ ಹೋದ್ರೆ ಒಳ್ಳೇದಾ ಅಂತ. ನಾನ್ಸ last year ಹೋಗಿದ್ದೆ ಮಡಿಕೇರಿಗೆ. ತುಂಬಾ ಒಳ್ಳೆದುಂಟು place ಎಲ್ಲಾ ಅಂದ್ರೆ. ಈಗ ನಾವು bus ಅಲ್ಲಿ ಹೋದದ್ದು so bus ಅಲ್ಲಿ ಹೋಗ್ಬೇಕಾದ್ರೆ views ಎಲ್ಲಾ ಎಷ್ಟು ಚಂದ ಉಂಟು ಅಂದ್ರೆ ಎಷ್ಟು ಚಂದ place ಅಂದ್ರೆ ಮಡಿಕೇರಿ ಹೇಳಿಕೆ ಆಗುದಿಲ್ಲ. ಅಂದ್ರೆ ಅಲ್ಲಿ ಅಲ್ಲಿಯ ವಾತಾವರಣ. ಎಲ್ಲಾ ತುಂಬಾ ಚೆಂದ ಹೆಚ್ಚಿಗೆ ಎಲ್ಲಾ pollution ಎಲ್ಲಾ ಇಲ್ಲ. ನಿಮ್ಗೆ ಅಲ್ಲಿ stay ಮಾಡ್ಲಿಕ್ಕೆಸ ತುಂಬಾ resorts lodges ಎಲ್ಲಾ ಉಂಟು mobile ಅಲ್ಲಿ book ಮಾಡ್ಬೋದು ನೀವು. ಮತ್ತೆ ಮತ್ತದೇ bus ಅಲ್ಲಿ travel . ಮಾಡ್ಲಿಕ್ಕೆ ಅಲ್ಲಿ train ಎಲ್ಲ ಇಲ್ಲ train ಗೆ ಎಲ್ಲಾ ಹೋಗುದಿಲ್ಲ ಅಂದ್ರೆ ಅವರು ಮಡಿಕೇರಿ ಅವ್ರು ಅಂದ್ರೆ ಅಲ್ಲಿ ಎಂತಸ ಅಂದ್ರೆ ಗಿಡ ಮರಗಳನ್ನು ಆ ಅಷ್ಟು ಒಳ್ಳೆ ಮಾಡಿ protect ಮಾಡ್ತಾರೆ. ಮತ್ತೆ ಮಡಿಕೇರಿ famous ಅದೇ ಅಲ್ಲ coffee ಮತ್ತೆ tea ಅದು. Plantation ಗೆ ಎಲ್ಲಾ. ತುಂಬಾ ಒಳ್ಳೆ scenery ಎಲ್ಲಾ ಉಂಟು ಅಲ್ಲಿ ನೋಡ್ಲಿಕ್ಕೆ.

ಹಾ ಹೌದು ಮತ್ತೆ ಅಲ್ಲಿ golden temple ಉಂಟು ಆ port ಎಲ್ಲಾ ಉಂಟು ತುಂಬಾ ಚಂದ ಚಂದ place ಇದೆ visit ಕೊಡುದಾದ್ರೆ, ಮತ್ತೆ zoo ಉಂಟು water falls ಉಂಟು . ನಾನು ten days ಇದ್ದೆ ಅಲ್ಲಿ.

ನಾನ್ ಅಂದ್ರೆ ನನ್ನದು camp ಗೆ ಹೋದದ್ದು. ನಾನು NCC ಅಲ್ಲಿ ಇದ್ದೆ ಹಾಗೆ ನಾನ್ camp ಗೆ ಅಂತ ಹೋದದ್ದು ತುಂಬಾ ಒಳ್ಳೆ place ten days ಅದು ಹಿಂದೆ ಬರ್ಲಿಕ್ಕೆ ಮನಸ್ ಆಗುದಿಲ್ಲ ಅಲ್ಲಿಯ ವಾತಾವರಣ ನೋಡ್ವಾಗ.

ಹಾ ಹೌದು ಬೆಳಿಗ್ಗೆ ಎಂಟು ಗಂಟೆ ವರೆಗೆ full ಹಿಮದಲ್ಲಿ cover ಆಗಿ ಇರ್ತದೆ ಸುತ್ತ ಅಷ್ಟು ಚಂದ. ಎದುರಿನ ಆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಉಂಟಾ ಅಂತ ಅಲ್ಲ? ನೋಡ್ಲಿಕ್ಕೆ ತುಂಬಾ ಚೆಂದ ಉಂಟಾ ಹೋಗ್ವಾಗ ನೀವು bus ಅಲ್ಲಿ ಹೋಗ್ವಾಗಸ ಬೆಟ್ಟ ಗುಡ್ಡದ ಹತ್ತಿ ಮೇಲಿಂದ ಹೋಗ್ತದಲ್ಲ, ಆಗ ಒಳ್ಳೆ ನಮ್ಗೆಲ್ಲಾ ಚೆನ್ನಾಗಿ ಎಲ್ಲಾ scenery ಎಲ್ಲಾ ಕಾಣ್ತದೆ ಇಡೀ full ಗಿಡ ಮರಗಳು. ಎಲ್ಲಾ ತುಂಬಾ. ಅಷ್ಟು ಚಂದ ಉಂಟು, ಬೆಳಿಗ್ಗೆ, ಆ ಬೆಳಿಗ್ಗೆಸ ಬೆಳಿಗ್ಗೆ ಅದೇ ತುಂಬಾ ಹಿಮ ಇರ್ತದೆ ಅಂದ್ರೆ ನಮ್ಮ front ನಮ್ಮ ಎದುರಿನಲ್ಲಿ ಇರುವ ಜನಸ ಕಾಣುದಿಲ್ಲ. ಅಷ್ಟು ಹಿಮ ಅಷ್ಟು ಚೆಂದದ place . ಅಲ್ಲಿನ್ coffee ಹೇಗೆ taste ಹೇಗೆ ಉಂಟು coffee ? ಹಾ coffee ದು taste super ಅವ್ರದ್ದು ಅದು ಇಲ್ಲಿ taste ಅದ್ರದು ಎಲ್ಲಾ. ಹೌದಾ! ನೀವು ಹೇಳ್ವಾಗ ಹೋಗ್ವಾ ಅಂತ ಮನಸ್ಸು ಆಗ್ತ ಉಂಟು ಹೋಕ್ತೇನೆ next time ನಾನ್ ಆ ಕಡೆನೇ tour ಮಾಡ್ತೆನೆ. ಅದೇ ಅಲ್ಲಿ ಅದು food ಸ ತುಂಬಾ different ಆಗಿ ಅಂದ್ರೆ different varieties ಎಲ್ಲಾ ಉಂಟು, ಹಾಗೆ ತುಂಬಾ taste ಉಂಟು. ಮತ್ತೆ ಅಲ್ಲಿ ತುಂಬಾ shopping ಗೆಸ ತುಂಬಾ ಎಲ್ಲಾ ಹೋಗುದಾದರೆ ಕಮ್ಮಿ ಅಲ್ಲಿ.

ಹೌದು shopping dress ಎಲ್ಲಾ ತುಂಬಾ cheap cheap ಅಲ್ಲಿ ಸಿಕ್ತದೆ. ತುಂಬಾ shopping ಮಾಡಿ ಬಂದಿದೇನೆ ಅಲ್ಲಿಂದ ಬರ್ಬೇಕಾದ್ರೆ.

ಮತ್ತೆ ಅದೇ ಒಮ್ಮೆ visit ಮಾಡ್ಬೇಕು family ಒಟ್ಟಿಗೆ ತುಂಬಾ ಒಳ್ಳೆದಾಗ್ತದೆ. ಅದೇ ನೀವು ಹೇಳಿದ್ರಲ್ಲ ನಾವು ಅದೇ ನೋಡ್ತಾ ಇದ್ವಿ ಯಾವ್ ಕಡೆ ಹೋಗುದು ಅಂತ ಮಂಡ್ಯ ಆ ಕಡೆ ಹೋಗ್ಲೆ ಇಲ್ಲ ನಾನು. ಮೈಸೂರ್ ಹೋಗ್ಲಿಲ್ವಾ ಮಂಡ್ಯದಿಂದ ಆ? ಮೈಸೂರು ಹೋಗ್ಲಿಲ್ಲ ನಾವ್ ಅಂದ್ರೆ camp ಗೆ ಅಂತ ಹೋದಾದ್ ಅಲ್ಲ. ಹಾಗೆ ಹತ್ತು ದಿವಸ ಅಲ್ಲೇ ಇರ್ಲಿಕ್ಕೆ ಮಡಿಕೇರಿ ಅಲ್ಲೇ full ತಿರ್ಗ್ಲಿಕ್ಕೆ. ಅದು ತುಂಬಾ ಒಳ್ಳೆದಾಗಿತ್ತು ಒಳ್ಳೆಯದು ಹಿಂದೆ ಬರ್ಲಿಕ್ಕೆ ನಂಗೆ ಮನಸ್ಸಾಗ್ಲಿಲ್ಲ ಅಷ್ಟು ಚಂದ ಇತ್ತು place . ಮತ್ತೆ ಅಲ್ಲಿ ಹೋಗಿ ಬಿಳಿಸ ಆಗ್ತಾರೆ. ಅಂದ್ರೆ ಇಲ್ಲಿ ತುಂಬಾ ತಂಪು ತುಂಬಾ ತಂಡಿಯಲ್ಲ ಆಗ್ತಾರೆ. ನಮ್ಗೆ ಎಲ್ಲಾ ಇಲ್ಲಿ ಬಿಸಿಲಲ್ಲಿ ನಡಿಲಿಕ್ಕೆ ಒಂತರಾ ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾ ನಮ್ಗೆ ಎಲ್ಲಾ ಕಷ್ಟ ಆಗ್ತದಲ್ಲ, ಅಲ್ಲಿ ನಮ್ಗೆ ತುಂಬಾ ಸುಲಭ ಆಗ್ತದೆ. ಅಂದ್ರೆ ಇಲ್ಲಿ ಅವ್ರಿಗೆ ಅಲ್ಲಿ ತಂದ್ರೆ ಬದಿಕ್ಲಿಕ್ಕೆ ತುಂಬಾ ಸುಲಭ ಅಂದ್ರೆ ಅಲ್ಲಿದು ಹವಮಾನ ನಮ್ಮ body ಗೆಸ ಒಳ್ಳೆ suit ಆಗ್ತದೆ. ನಮ್ಗೆ ಮತ್ತೆ ನಾವೆಲ್ಲ ಅಲ್ಲಿ ಆವ್ದ್ರಲ್ಲಿ ಆದ್ರೂ sports ಅಲ್ಲಿ ಎಲ್ಲ ಇದ್ರೆ. ಅಲ್ಲಿ ನಾವು first ಬರ್ತೇವೆ, ಅಂದ್ರೆ ಅಲ್ಲಿದು weather ರಿಗೆ. ನಾವು ಇನ್ನುಸ ಅಂದ್ರೆ ನಮ್ಮದು speed ಎಲ್ಲಾ ಜಾಸ್ತಿ ಆಗ್ತದೆ ಅಲ್ಲಿ. ಸರಿ ಹಾ ಆಯ್ತು ಸರಿ ಆ ನಾನ ಹೋಗ್ವಾಗ ನಿಮಿಗೆ call ಮಾಡ್ತೇನೆ.

ನಮಸ್ತೆ ನಾನ್ ಮನೇಲ್ ಇದೆ ನೀವ್ ಎಲ್ ಇದೀರಿ? . ಹಾ ನಾನ್ ಮನೇಲ್ ಇದೇನೆ ಮತ್ತೆ ವಿಶೇಷ.

ವಿಶೇಷ ಹೇಳ್ಬೇಕು ಏನ್ ಮಾಡ್ತಾ ಇದೀರ .

ನಾನ್ ಏನಿಲ್ಲ temple ಗೆ ಬಂದಿದ್ದೆ ಸ್ವಲ್ಪ ಪೂಜೆ ಇತ್ತಾ so temple ಗೆ ಬಂದಿದ್ದೆ .

Call ಮಾಡಿದ್ದು ಏನು ಇಲ್ಲ ಎಲ್ಲ friends ಒಟ್ಟಿಗೆ ಒಂದ್ ಆಹ್ ತಿರ್ಗ್ಲಿಕ್ಕೆ ಹೋಗುವ ಅಂತ ಹೇಳಿ phone ಮಾಡಿದ್ದು.

ಅದೇ college friends ಜೊತೆ ಎಲ್ಲ ತಿರ್ಗ್ಲಿಕ್ಕೆ ಹೋಗುವ ಅಂತ ಹೇಳಿ.

planning ಮಾಡ್ತಾ ಇದ್ದೆ but ಅಷ್ಟೊಂದು places correct ಗೊತ್ತಿಲ್ಲ so ಹಾಗೆ call ಮಾಡಿದ್ದು ನಿಮ್ಗೆಲಾ ಗೊತ್~ ನೀವೆಲ್ಲ ಹೋಗ್ತಾ ಇರ್ತೀರಿ ಅಲ trip ಗೆಲ್ಲ.

ಅಲ್ಲ ನೀವ್ last time trip ಗೆ ಹೋಗಿದ್ರ್ ಅಲ so ಯಾವ್ದೆಲ್ಲಾ place ಗೆ ಹೋಗಿದ್ರಿ ಯಾವ್ದೆಲ್ಲಾ place ಗೆ ಹೋಗಿದ್ರಿ.

ನಾವು ಇಲ್ಲಿ ಇದು beach ಗೆಲ್ಲ ಹೋಗಿದ್ವಿ.

ಈಗ ನಾವೀಗ ಆ ಕಡೆ Shivamogga ಕಡೆ ಹೋಗುವಾ ಅಂತಿದ್ವಿ but ಅಷ್ಟೊಂದು route map ಎಲ್ಲ correct ಗೊತ್ತಿಲ್ಲ.

ಹಾಗೆ Shivamogga ಕಡೆ ಯಾವ್ place . ಹಾ ಅದೇ ಅದ್~ ನೋಡ್ಬೇಕು ಅದೇ ಈಗ Shimo~ Shringeri ಆ ಕಡೆ ಎಲ್ಲ ಹೋಗ್ಬಿಟ್ಟು.

But ಯಾರೆಲ್ಲ ಬರ್ತಾರೆ ಅಂತ ಗೊತ್ತಿಲ್ಲ correct ಆದ್ದು ಹೇಳಿ.

ಅಲ್ಲ decide ಮಾಡ್ಲಿಲ್ವ ಇನ್ನು. ಆ decide ಮಾಡಿದೆ but ಅದ್ಕೆ ಒಮ್ಮೆ ಕೇಳ್ಬೇಕ್ friends ಹತ್ರ ಕೇಳ್ಬೇಕು ಒಂದು ಎಷ್ಟು twenty members ಆಗಿದ್ವಿ twenty twenty-one members ಇದ್ದೇವೆ ನಾವು.

ಇನ್ನು ಕೆಲವ್ರು ಇದ್ದಾರೆ ಬರ್ಲಿಕ್ಕೆ but ಅದು rate ಎಷ್ಟ್ ಆಗತ್ ಅಂತ ಗೊತ್ತಿಲ್ಲ ಅದನ್ನು ನೋಡ್ಬೇಕು ಅಂದ್ರೆ.

ಎರಡು ದಿವಸ~ ಎರಡು ದಿವಸದ್ದು trip plan ಮಾಡ್ತೀದ್ವಿ ನಾವೀಗ ಈಗ ಅಲ್ಲಿ ಹೋಗ್ಬಿಟ್ಟು halt ಆಗಿ . . ಹ್ಮ್.

ಹ್ಮ್ last time ಆ.

ಆ ಹೌದು ನೀವು last time ನೀವು ಎರಡ್ ದಿವಸದ್ ಮಾಡಿದ್ದ ಒಂದ್ ದಿವಸ halt ಆಗಿದ್ದ ಅಲ್ಲಿ.

ನಾವ್ two days ಮಾಡಿದ್ವಿ friends ಜೊತೆ ಅಲ್ಲ ಹ್ಮ್‌. Okay friends ಜೊತೆ ಹೋಗಿದ್ ಅಲ್ಲ.

ನಾವ್ ಈಗ own vehicle ಮಾಡ್ಕೊಂಡ್ ಹೋಗುದಾ ಅಥವಾ ಕರ್ಕೊಂಡ್ ಇದು traveller ಅಲ್ಲಿ ಹೋಗುದಾ ಗೊತ್ತಿಲ್ಲ.

ಹ್ಮ್ ಅವ~ ಅವರಿಗಾದ್ರೆ road map ಎಲ್ಲ ಗೊತ್ತಿರ್ತದೆ ಅಲ . ಹೌದು okay ಹಾಗೆ ಮಾಡ್ಬೇಕು ಈಗ . ನೋಡುವ ಅದೇ. ಮತ್ತೆ ನೀವು ಬೇರೆ ಏನ್~ place ಮಾಡ್ಲಿಲ್ವಾ ಖಾಲಿ Shivamogga . ಹಾ Shivamogga ಹೌದು Shivamogga ಆ ಕಡೆ ಹೋಗ್ಬಿಟ್ಟು ಕುದ್ರೆಮುಖ ಆ ಕಡೆ ಎಲ್ಲ ತಿರ್ಗಿ ಬರೋದು ಅಂತ ಹೇಳಿ.

ಇನ್ನ ಎಂತ ಆಗ್ತದೆ ಅಂತ ಕಾಣ್ಬೇಕು ಅವರ friends ಹತ್ರ ಒಂದು ಕೇಳುವಾ ಅಂತ ನಿಮ್ ಹತ್ರ phone ಮಾಡಿದ್ ಯಾಕ್ ಅಂದ್ರೆ ಹೇಳಿದ್ರೆ so ನಿಮ್ಗೆಲ್ಲ last time ಹೋಗಿದ್ರ್ ಅಲ so ನಿಮ್ ಹತ್ರ ಒಂದ್ idea ಕೇಳ್ಕೊಂಡ್ ಹೋಗುವ ಅಂತ ಹೇಳಿ. ಹ್ಮ್ ಹಾಗೆ. ಮತ್ತೆ ಹೋದ್ place ಗೆ ಹೋದ್ರೆ full bore ಆಗ್ತದೆ ಅದು . ಅದು ಹೌದು.

ಹ್ಮ್ ಸರಿ ಹಂಗಾದ್ರೆ ನಂಗೆ call ಬರ್ತಾ ಉಂಟು ಮತ್ತೆ call ಮಾಡ್ತೆ ನಿಮ್ಗೆ .

Okay okay okay bye ಆಯ್ತಾ.

ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಅಡಿಗೆ ಎಲ್ಲಾ ಆಗ್ ಹೊಯ್ತಾ?

ಅಡಿಗೆ ಆಗಬೇಕಷ್ಟೇ, ನಾನು ಬರಿತಿದ್ದೇನೆ ಅಷ್ಟೇ. ನಿಮ್ಮದು ಅಡಿಗೆ ಎಲ್ಲ ಆಯ್ತಾ?

ಹಾ ಅಡಿಗೆ ಎಲ್ಲಾ ಆಯ್ತು, ಇನ್ನು ಒಂದ್ ಸ್ವಲ್ಪ ಆರಾಮ.